ಇಲ್ಲಿ ಚೋಲೇತಾಗಿ ರಿಪೇರಿ ಮಾಡ್ತಾನ್ ಅಂತ ಹೇಳಿ ಹಿಂದ್ ಒಬ್ಬವ್ ಮಲಕ್ ನಿಂತಾನ್ ಚೋಲೇತಾಗಿ ರಿಪೇರಿ ಮಾಡ್ತಾರ ಅಂತ ಹೇಳಿ ಇಲ್ಲಿ ಮೂರ್ ಮಂದಿ ರಿಪೇರಿ ಮಡಗತ್ತಾರ್ ನೋಡ್ರಿ.

ಕಟಿಂಗ್ ಅಂಗಡಿಗೆ ಹೋಗ್ಯಾನೋ ಅಥವಾ ಎಲ್ಯೊಗ್ಯಾನ್ರೀ ನಿಂತ್ಕೊಂಡು ಫೋಟೋ --

ಯೆನ್ ಹೇಳದಬೇಡ ಅಂದನ್ ಸೈಡಿಗ್ ಹೊಂಟನ್ ಎಷ್ಟ ಉದ್ದೈತಿ ನೋಡ್ರಿ ಅದು ಅದಕೆಲ್ ಸುತ್ತ ಮುಟ್ಟ ನಾಲ್ಕು ಕಡಿ ಎಲ್ಲ್ ಮುಂದ ಎಲ್ಲ್ ಸಣ್ಣು ಸಣ್ಣು ಶವಪ್ಸ್ ಅದಾವ್ರಿ ಚಾ ಮಾಡವ್ ಇಂತ್ತವ್.

ಒಬ್ಬ ಭೂತನ ಸ್ಟೈಲಾಗಿ ಹೋಗಲು ಶರ್ಟು ಎಲ್ಲಾ ಹಾಕೊಂಡು ಚೇರ್ ಮೇಲೆ--